ಇಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ್ ಮೇಲೆ ಒಂದು ನೀಲಿ ಬಣ್ಣದ ಬಟ್ಟೆ ಇದೆ.

ಇಲ್ಲಿ ಕುಳಿತುಕೊಳ್ಳಲು ಕೂರ್ಚಿಗಳಿವೆ ಹಾಗು ಇಲ್ಲಿ ಟೇಬಲ್ ಇದೆ.

ಇಲ್ಲಿ ಒಂದು ಎಸ್_ಬಿ_ಐ ಕಾರ್ಡ್ ಅಂತ ಬರೆದಿದ್ದಾರೆ.

ಹಾಗೂ ಇಲ್ಲಿ ಒಂದು ಫ್ರಿಡ್ಜ್ ಇದೆ ಫ್ರಿಡ್ಜ್ ನಲ್ಲಿ ಸ್ಪ್ರೈಟ್ ಥಂಬ್ಸ್ ಅಪ್ ಇವೆ.

ಹಾಗು ಸುತ್ತ ಮುತ್ತಲು ದೊಡ್ಡ ದೊಡ್ಡ ಗಿಡ ಮರಗಳಿವೆ.

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯಲ್ಲಿ ಬಹಳಷ್ಟು ಜನರು ಇದ್ದಾರೆ.